ಮನೆಯಲ್ಲಿ ಎಂತ ಇಲ್ಲಾ ನಾವ್ ಎಲ್ಲಿಗಾದ್ರೂ ಹೋಗೋಣ ಅಂತಲ್ಲಾ. ಹಾ ನಿಂದು ಬೇರೆ ಎಂತ plan ಇಲ್ಲಲ್ಲಾ ಹೋಗ್ಲಿಕೆ. ಎಂತ plan ಇಲ್ಲವಾ ನಾವ್ last time ಕಾಂತಾರಕ್ಕೆ ಹೋಗಿದ್ವೆ ಅಲ್ಲಾ ಹಾ ಈ ಸಲ ಹಾಗೆ ಎಲ್ಲಿಗಾದ್ರೆ ಹೋಗ್ವಾನ? ಹಾ ಸರಿ ಆಯಿತು ಹಾಗಾದ್ರೆ ನಾಡ್ದು ಹೊಸ ವರ್ಷಕ್ಕೆ ಹೋಗುವ.

ಹಾ Sunday ಹೋಗ್ವಾ ಮೂರು ಗಂಟೆಯದ್ದು ಒಂದು avatar show ಒಂಟು ಅದಕ್ಕೆ ಹೋಗ್ವಾನ. ಹಾ ಸರಿ ಸರಿ ಆಯ್ತು okay ಅದು movie ಚೆನ್ನಾಗಿದೆಲ್ಲಾ? ಚೆನ್ನಾಗಿದೆ ಹೇಳ್ತಾರೆ ಎಲ್ಲಾ ನನ್ನ ಗೊತ್ತಿರುವುದು ಹೋಗುದು ಅವರು ಒಳ್ಳೆದುಂಟು ಹೇಳಿದರೆ ನಾವ್‌ ಸ ಹೋಗುವಲ್ಲಾ friends . ಹಾ ಹೌದು ಮತ್ತೆ ನಾವ್ ಕಾಂತರಕ್ಕೆ ಹೋಗಿದ್ವೆಲ್ಲ ಒಟ್ಟಿಗೆ ಹೋಗ್ವಾ ಆಯ್ತಾ? ಹಾ ಒಬ್ಬಬ್ರೆ ಹೋದ್ರೆ ಬೋರ್ ಆಗ್ತದೆ ಉದಾಸಿನಾ ಆಗ್ತದೆ ಎಂತ ಮಾಡುದು.

ಮತ್ತೆ ನೀವ್ ಚಾರ್ಲಿ ಗೆಲ್ಲಾ ಹೋಗಿದ್ದಿರಾ ನಿಮ್ family ಹೋಗಿದಿರಾ ಚಾರ್ಲಿ movie ಗೆ. ಚಾರ್ಲಿ ಗೆ ಹೋಗಿದ್ದೆಯಾ ಅದು family ಒಟ್ಟಿಗೆ ಎಷ್ಟಾದ್ರೆಸ ಅಷ್ಟೆ ಅಲ ಖುಷಿ ಆಗುದಿಲ್ಲ ನಮ್ ನಾವ್ ನಾವ್ ಇದ್ದಾಗ ಅಗುದಿಲ್ಲಲಾ. ಹೌದು ನಾವ್ college friends ಎಲ್ಲಾ ಒಟ್ಟಿಗೆ ಇದ್ರೇಸ ಇಷ್ಟ ಹಾ ಆಗಿರುತ್ತೆ ಅಲ ಖಾಲಿ movie ಗೆ ಹೋಗುದು ಬೇಡ shopping ಸ ಮಾಡುವ ಆಯ್ತಾ. ಹಾ ಆಯ್ತಾಯ್ತು ಅಲ್ಲಿ ಇದೆಯಲ್ಲಾ Supermarket ಎಲ್ಲಾ ಇದೆಯಲ್ಲಾ. ಹಾ ನಾವ್ ಇಲ್ಲಿಗೆ CC ಹೋಗ್ವಾ ಮಂಗ್ಲೂರ್ ಅಲ್ಲಿ. ಹಾ ಆಯ್ತು ಹೋಗ್ವಾ. ಹಾ ಏಳು ಗಂಟೆಗೆ ಮನೆಗೆ ಎತ್ಬಹುದು ಎಂತದ್ರೆಸ. ಹಾ ಹೌದಲ್ಲ ಮೂರೂ ಗಂಟೆ show ಮಾತ್ರಲ್ಲ ಅದು. ಹಾ ಮತ್ತೆ shopping ಹಾಗಾದ್ರೆ ನಾವ್ ಬೇಗ ಹೋಗ್ವಾನ ಸ್ವಲ್ಪ. ಹಾ ಬೆಳಿಗ್ಗೆ show ಗೆ ಹೋಗ್ವ ಹತ್ತು ಗಂಟೆದ್ದು? ಹತ್ ಗಂಟೆಗಲ್ಲಾ ಮಧ್ಯಾಹ್ನದ ಮೂರ್ ಗಂಟೆದ್ದು show ಗೆ ಹೋಗುವ. ಹ. ಅದರೊಂದು ಎರಡ್ ಗಂಟೆ ಗೆ ಅಲ್ಲಾ ಎರಡ್ ಗಂಟೆ ಗೆ reach ಆಗುವ ಅಲ್ಲಾ.

ಹಾ shopping ಮಾಡಿ ಮತ್ತೆ movie ಗೆ ಹೋಗ್ವಾ. ಅದು luggage ಎಲ್ಲಾ ತುಂಬಾ ಇರ್ತದಲ್ಲಾ ಇಟ್ಕೊಳ್ಬೇಕಲ್ಲಾ ಅಂತ.

ಎಂತ ಮಾಡುದು adjust ಮಾಡ್ಬೇಕು ಇಲ್ಲಾದ್ರೆ late ಆದ್ರೆ ಮನೆಯಲ್ಲಿ ಬಯ್ಯುದಿಲ್ಲನಾ. ಒಹ್ ಅದು ಹಾಗೆಲ್ಲಾ ಹಾ ಸರಿ ಎಂತ ಮಾಡುವ ಇವಾಗ ಎಲ್ರುಗೆ ಹೇಳ್ಬೇಕಲ್ಲಾ friends ಗೆ. ಯಾರು ಹೇಳುದು ನೀ ಹೇಳ್ತೀಯಾ ನಾನ್ ಹೆಲ್ಲಾ? ಹಾ ನೀನು ದಿವ್ಯ ಮತ್ತೆ ಪೂರ್ಣಿಮಾಗೆ ನಿನ್ ಹೇಳು ಮತ್ತೆ ಇಬ್ರಿಗೆ ನಾನ್ ಹೇಳ್ತೇನೆ.

ಹಾ ಆಯ್ತು ಸರಿ okay ಇನ್ನು plan change ಮಾಡ್ಬೇಡಾ? ಇಲ್ಲಾ ಇಲ್ಲಾ plan change ಮಾಡಲ್ಲಾ. ಯೇ purchase ಎಂತ ಮಾಡ್ಲಿಕುಂಟು ನಿಂಗೆ?

Purchase ಸು ತುಂಬ್‌ ಮಾಡ್ಲಿಕುಂಟು ಹೋಗಿ ನೋಡ್ವಾ ನೋಡಿದ್ದು ಮತ್ತೆ ತಗೋಲ್ವಾ. ನೀನ್ last time ಸ ಹೀಗೆ ಇಡಿ ಕೈ ಕೊಟ್ಟದಲ್ಲಾ ನೀನ್ ಈ ಸಲ ಬರ್ಬೇಕೈತ.

ಬೇರೆ ಎಂತ plan ಹಾಕಿದ್ದು ನೀನು ಒಬ್ಳೆ ಇದ್ರೆ.

ಬೇರೆ ಎಲ್ಲಿಗೆ ಹೋಗ್ಲಿಕೆ ಇಲ್ಲಾ ನಾನ್ ಚಾರ್ಲಿ movie ಗೆ ಹೋಗುವಾಗ families ಜೊತೆ ಹೋಗಿದ್ದು.

ಅಮ್ಮನೆಲ್ಲಾ ಕರ್ಕೊಂಡು ಹೋಗಿದ್ದೆ ಅವ್ರಿಗೆ ಎಂತ movie ಅದ್ದು sound ನೋಡಿನೆ ಸ್ವಲ್ಪಾ ಹೆದ್ರಿಕೆ ಆಗಿತ್ತು. ಹಾ ಹಾ ಹಾ ಹಾ ಹಾ. ಹ್ಮ್ ಅದಿಕ್ಕೆ ಮತ್ತೆ movie ಗೆ ಬರ್ತೀರಾ ಕೇಳಿದ್ರೆ ಇಲ್ಲಾ ನಾನ್ ಬರಲ್ಲಾ ನೀನ್ ಹೋಗ್ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಈ ಸಲ ಎಲ್ಲಿದ್ರು friends ಜೊತೆ ಹೋಗ್ವಂತ.

ಅವರೊಟ್ಟಿಗೆ ಹೋಗುದು ನಾವ್ ನಾವ್ ವೇ ಹೋಗ್ವಾ ಈ ಸಲ.

ಈಗ ice cream parlour ಎಲ್ಲಾ ಹೋಗಿ

ಎಲ್ಲಾ ಹೋಗಿ ಬರ್ವ ice cream ಎಲ್ಲಾ ತಿನ್ಕೊಂಡ್‌ ಬರ್ವ.

ಹ್ಮ್ ಆ ಸಲ time cover ಮಾಡ್ಲಿಕೆ ಸ್ವಲ್ಪ ಇದ್ ಆಯಿತಲ್ಲಾ late ಆಗಿತ್ತು ಕಾಂತಾರ movie ಗೆ ಹೋದಾಗ. ಹೌದು ಆ ಈ ಸಲ ಚುರ್ ಬೇಗ ಬರ್ವ ಆಯ್ತಾ ಈ ಸಲ ಅದೇ shop first ಗೆ ಮಾಡುವ ಮತ್ತೆ ನಾವ್ ಹಾ ಮತ್ತೆ ನಾವ್ movie ಗೆ ಹೋಗುವ ಹೋದ್ಸಲ ನಾವ್ ಹೋದಾಗ first movie ನೋಡಿ ಮತ್ತೆ shopping ಮಾಡ್ಲಿಕೆ ಹೋದೆವೆ ಅಲ್ಲಾ ಹಾಗಾಗಿ ಹಾ ತಡ ಆಯ್ತು ಮತ್ತೆ ಮನೆಯಲ್ಲಿ ಬೈತಾರೆಯ late ಆದ್ರೆ.

ಆಗ್ಬಹುದಲ್ಲ.

ಹಾ ಸರಿ ಹಾಗಾದ್ರೆ ಮತ್ತೆ call ಮಾಡ್ಲಾ ವಿದ್ಯಾ? ಈಗ ನೀನು friend ಗೆ ಎಲ್ಲಾ ಬೇರೆಯವರಿಗೆಲ್ಲಾ ಹೇಳು friends ಗೆ ನಾನು ಮತ್ತೆ ಬಾಕಿ ಆಗುವೆಯಾ ಹಾ ನಾನ್ ಅವ್ರಿಗೆ ಇಬ್ಬರಿಗೆ ನಾನ್ ಹೇಳ್ತೇನೆ ಉಳ್ದವರಿಗೆ ನೀನು ಹೇಳು.

ಹಾ ಆಯ್ತು ಕೈ ಕೊಡ್ಲಿಕಿಲ್ಲ ಇನ್ನಾದು.

ಹ್ಮ್ promise ಇಗು ಬರ್ತೆನೆಯಾ. ಹಾ ಆಯ್ತು ಸರಿ ಆ ಹ್ಮ್ ಸಿಕ್ಕುವ ನಾಡ್ದು call ಮಾಡು.

ಪ್ರವಾಸ ನಾವೆಲ್ಲ ಪ್ರವಾಸ ಅಂದ್ರೆ ಸಣ್ಣದಿದ್ದಾಗ ಹೋಗ್ತಾ ಇತ್ತು ನಮ್ದು ಕುಟುಂಬದವ್ರ ಜೊತೆಗೆ. ಬರೆ ವರ್ಷ ವರ್ಷಕ್ಕೆ ನನ್ನ ಅಜ್ಜನದ್ದು ಅಜ್ಜ ಯಾವಾಗ್ಲೂ ಒಂದು plan ಮಾಡೋರು ಹೊ~ ಇಲ್ಲಿ ಒಂದು ಸಲ ಅವರಿಗಂದ್ರೆ ದೇವಸ್ಥಾನಕ್ಕೆ ಹೋಗುದು ಅಂದ್ರೆ ತುಂಬಾನೇ ಇಷ್ಟ ಪ್ರವಾಸ ಅಂದ್ಕೂಡ್ಲೆ ಅವ್ರಿಗ್ ಮಂಡೆಗ ಬರೋದು ದೇವಸ್ಥಾನ. but ಈಗ ಈ ಈಗ ನಾವೆಲ್ಲ ಪ್ರವಾಸ ಅಂದ್ರೆ ನಾವ್ ಅಲ್ಲಿ ಹೋಗ್ವಾ ಇಲ್ಲಿ garden ಗೆ ಹೋಗುವ ಅಲ್ಲಿಗ ಹೋಗ್ವಾ ಅಂತೆಲ್ಲ ಯೋಚನೆ ಮಾಡ್ತ ಇರ್ತೀವಿ ಆಗಿನ ಕಾಲಕ್ಕೆ ನಮ್ದ ಅಜ್ಜನ ಹ್ಯಾಗೆ ಯೋಚಿಸ್ತಿದ್ರಂದ್ರೆ . ಪ್ರವಾಸ ಅಂದ್ರೆ ದೇವಸ್ಥಾನ ದೇವಸ್ಥಾನದೆಲ್ಲಾ ಹೋಗಿ ಎಲ್ಲ ದೇವಸ್ಥಾನ ಧರ್ಮಸ್ಥಳ, ಸುಬ್ರಹ್ಮಣ್ಯ ಆಗ್ಲಿ ಒಂದು ಒಂದು ದೇವಸ್ಥಾನಕ್ ಹೋಗಿ ವರ್ಷಕ್ಕೊಂದು ಐದು ದಿನಾದ್ರೂ ನಾವೆಲ್ಲಾ. Full ನಮ್ದು ಕುಟುಂಬದವರ ಜೊತೆ ಎಲ್ಲಾ ಹೋಗಿ ಗಮತ್ತ್ ಮಾಡ್ತಾ ಇತ್ತು ಆಮೇಲೆ ಬಂದ್ಬಿಟ್ಟು school days ಅಲ್ಲಿ ಅಂದ್ರೆ ಶಾಲೆ ಇದ್ದಾಗ ಎಲ್ಲ ಶಾಲೆಗಳಿಂದ ಕರ್ಕೊಂಡ್ ಹೋಗ್ತಾ ಇದ್ರು ನಮ್ಮನ್ ಆಗ. ನಮ್ಗೆ ಪ್ರವಾಸ ಅಂತ ಏನಿರ್ಲಿಲ್ಲ ನಮ್ಮನ್ನ ಪ್ರವಾಸಕ್ಕೆ ಕರ್ಕೊಂಡ್ ಹೋಗ್ತೆನೆ ಅಂತ ಒಂದು ಸಿನಿಮಾ ನೋಡಲಿಕ್ಕೆ ಕರ್ಕೊಂಡ್ ಹೋಗ್ತಾ ಇದ್ರು ಆಗ ಅಷ್ಟೇ ಬಿಟ್ರೆ ನಮ್ಗೆ ಪ್ರವಾಸ ಅಂತ ಕರ್ಕೊಂಡ್ ಹೋಗ್ತಾ ಇರ್ಲಿಲ್ಲ ಯಾಕಂದ್ರೆ ಅದೆ time ಅಲ್ಲಿ ಒಂದು. ಘಟನೆ ನಡೆದಿತ್ತು ಪ್ರವಾಸಕ್ಕೆ ಕರ್ಕೊಂಡ್ ಹೋಗಿ ಒಂದು ಹುಡುಗಿ ಅವ್ರ ಶಿಕ್ಷಕರ ಮಾತ್ ಕೇಳದೆ ನೀರಲ್ಲಿ ಹೋಗಿ ಅವಳದು ಇದು ಆಯ್ತು ಮರಣ ಆಯ್ತು. ಅವಾಗ್ಲಿಂದ ಪ್ರವಾಸ ಅಂತ ನಮಗೇನ್ ಇರಲಿಲ್ಲ ಅಲ್ಲಿತನ್ಕ ಕರ್ಕೊಂಡ್ ಹೋಗ್ತಾ ಇದ್ರು ಆಮೇಲೆ ನಾನ್ ಹೋಗಿದ್ದು ನನ್ಗೆ ನೆನಪಿನ ಪ್ರಕಾರ ನನ್ನದು ಗೆಳತಿಯರ ಜೊತೆಗೆ ಗೆಳತಿಯರ ಜೊತೆಗೆ ನಾನು ಮಂಗ್ಳೂರು ಮತ್ತು ಬೇರೆ ಬೇರೆ ಕಡೆಯಲಿ ಹೀಗೆ ಒಂದು garden type ಅಲ್ಲಿ ಅಥವಾ ಯಾವುದೆ ಒಂದು ಒಳ್ಳೊಳ್ಳೆ ಜಗಕ್ಕೆಲ್ಲ ಹೋಗಿ ಬಂದಿದ್ದೇನೆ ನನ್ನದು ಆದಷ್ಟು ನಾನ್ ಹೋಗಿ ಬಂದಿರ್ವದಂದ್ರೆ ಒಂದು ನನ್ನದು ಸ್ನೇಹಿತರ ಜೊತೆಗೆ ಬಿಟ್ರೆ. ನನ್ family ಜೊತೇನು ಅಷ್ಟು ಹೋಗ್ಲಿಲ್ಲ ಆಮೇಲೆ last trip ಬಂದ್ಬಿಟ್ಟು ನಂದು ನಂದು ~ degree ಸ್ನಾತಕೋತ್ತರ ಕಲಿತಿರಬೇಕಾದ್ರೆ ನಾನು ಒಂದು sudden ಆಗಿ ಕರದ್ರು ಅಂದ್ರೆ ನಮ್ಮದು. ಅಕ್ಕಂದಿರೆಲ್ಲಾ ಹೋಗ್ತಾ ಇದ್ರು ಅಂದ್ರೆ ನಾವು first year ಇತ್ತು ಅವ್ರು second year ಇದ್ರು ಅವ್ರು suddenly ಆಗಿ ಒಂದು ಹೇಗೆ ಪ್ರವಾಸಕ್ಕೆ ಹೋಗುವ ಒಂದು ಚಿಂತನೆ ಮಾಡಿ ಒಂದು. Book ಮಾಡಿದ್ರು ಒಂದು ಬಸ್ಸನ್ನ ಆ ಬಸ್ ಅಲ್ಲಿ ಒಂದು seat ಇತ್ತು ಅಂತ ಜಾಗ ಇತ್ತು ಅಂತ ನನ್ನನ್ನು ಕರದ್ರೂ ಸಣ್ಣವದರಲ್ಲಿ ನಾನು ಮತ್ತೆ ನನ್ನ friend ನನ್ನ friend ಮುಖಾಂತರ ನನ್ಗೆ ಒಂದು ಅವಕಾಶ ಸಿಗ್ತು. ಅವರ ಜೊತೆ ಹೊಗ್ಲಿಕೆ ಅವ್ರು ಯಾರು ನನಗೆ ಪರಚಿತರಲ್ಲ ಅಪರಿಚಿತರಿಂದ ನಾನು ಒಂದು adjust ಆಗ್ಲಿಕೆ ಅವರನ್ನು ಹೊಂದ್ಕೋಳಿಕೆ ನನ್ಗೆ ಸ್ವಲ್ಪ time ತಾಗಿತ್ತು ಆ ಒಂದು ಹೋಗುವ ಅಲ್ಲಿ ಎಲ್ಲಿ. First ಗೆ ನಾವ್ ಹೋದ ದುರ್ಗಾ ದುರ್ಗಾ ನದಿಗೆ ಏನೊ ಇತ್ತು ದುರ್ಗಾ ನದಿಗೆ ಹೋಗಿ ನಮ್ದು ನಮ್ದು ತಿಂಡಿ ಎಲ್ಲಾ ಮುಗ್ಸಿ ಅಲ್ಲಿ ತಿಂಡಿ ಎಲ್ಲಾ ತಗೊಂಡ್ ಬಂದಿದ್ರು ನಮ್ದು teachers ನಮ್ಮ್ ಶಿಕ್ಷಕರೆ ಎಲ್ಲಾ ತಗೊಂಡ್ ಬಂದ್ವಿ. ಇಡ್ಲಿ ವಡಾ ಸಂಬಾರ್ ಎಲ್ಲಾ ತಿಂದು ಮುಗ್ಸಿ ಮತ್ತೆ ಅಲ್ಲಿಂದ ನಮ್ಮ next ಪ್ರವಾಸ ಇದ್ದದ್ದು ಶೃಂಗೇರಿಗೆ ಶೃಂಗೇರಿಯಲ್ಲಿ ಹೋಗಿ ದೇವರದ್ದು ದರ್ಶನ ಎಲ್ಲಾ ಮಾಡ್ಕೊಂಡ್ ಆಮೇಲೆ. ಬರ್ತಾ ನಾವು ಸಿರಿಮನೆ falls ಅಂತಾ ಇದೆ ಸಿರಿಮನೆ falls ಗೂ ಹೋಗಿ ಅಲ್ಲೆ ಎಲ್ಲಾ ಗಮ್ಮತ್ ನೀರಿನಲ್ಲಿ ಆಟ ಆಡಿ ಮತ್ತೆ ವಾಪಸ್ ಬರಬೇಕಾದರೇ ನನ್ಗೆ ಅವರದೆಲ್ಲ ಪರಿಚಯ ಆಯ್ತು. ನಾವೆಲ್ಲ ನೀರಲ್ಲಿ ಆಟ ಆಟಾಡಿತಲ್ಲ so ಆ time ಆವಾಗ ನಂಗೆ ಎಲ್ಲ ಅವರದೆಲ್ಲ ಗೊತ್ತಾಗಿ ಒಳ್ಳೆಯ ಒಂದು ಅದು ನಮ್ಗೆ ಒಂದು ಅವಕಾಶ ಬೇರೆಯವರ ಜೊತೆ ಹ್ಯಾಗೆ ಮಾತಾಡ್ಬೇಕು ಅಥವಾ ಬೇರೆವರ ಜೊತೆ ಹ್ಯಾಗೆ. ವರ್ತನೆ ಮಾಡ್ಬೇಕು ಅಥವಾ ಬೇರೆಯವರ ಜೊತೆ ಹ್ಯಾಗೆ ನಾವು ಹೊಂದ್ಕೊಳ್ಬೇಕು ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಯ್ತು ಅಲ್ಲಿ ತನಕ ನಾನು ತುಂಬಾ ಯಾರ ಹತ್ರನು ಮಾತಾಡ್ತಿರಲಿಲ್ಲ ಅಥವಾ ಯಾರ ಜೊತೆನು ಸೇರತಿರಲಿಲ್ಲ. ಅವರೆಲ್ಲ ಕರದ್ ಬಿಟ್ಟು ಯಾಕ್ ಹೀಗೆ ಒಬ್ಳೆ ಕೂತ್ಕೊಳ್ತಿ ಸೇರ್ಬೋದಲ್ಲ ನಿಂಗು ಮಾತಾಡು dance ಮಾಡು ಅಂತ ಎಲ್ಲಾ ಹೇಳಿ ಎಳಕೊಂಡ್ ಹೋಗಿ ನಾನೆಲ್ಲೆ dance ಮಾಡಿ ತುಂಬಾ ಗಮ್ಮತ್ ಮಾಡಿತ್ತು. ಅದು ಒಂದು ನನ್ನದು life ಅಲ್ಲಿ ಪುನಃ ಬೇಕಂದ್ರು ಸಿಗುವುದಿಲ್ಲಾ ಅದು ನನ್ನದು ಆ ಕೊನೆಯ ಪ್ರವಾಸ ಆಗಿತ್ತು ನನ್ನ school ಅಂದ್ರೆ ನನ್ನ ಸ್ನಾತಕೋತ್ತರ ದಿನ ಆಮೇಲೆ. ನಾನು ನನ್ನ ಗೆಳತಿಯರ ಜೊತೆ ಹೋಗ್ತಾ ಇದ್ದೆ ಇಲ್ಲೇ ಹತ್ರ ಹತ್ರ ಸ್ಥಳಕಲ್ಲದೆ ಹೋಗ್ತಾ ಇದ್ದೆ ಬಿಟ್ರೆ ದೂರ ದೂರಕ್ಕೆ ನಾನ್ ದೂರಕ್ಕೆ ಒಂದೇ ಸರ್ತಿ ಹೋಗಿರೋದು ಅದೆ ನನ್ friend ಜೊತೆ ನಂದು seniors ಅಕ್ಕನ್ ಜೊತೆ. ಆಮೇಲೆ ಪ್ರವಾಸ ಅಂತ ಬಂದ್ರೆ ನಮಗೆಲ್ಲ ನಾವ್ ಸಣ್ಣದಿದ್ದಾಗ ಹೋಗ್ತಾಯಿದ್ದ ನಮಗೆಲ್ಲ ನೆನಪು ಬರುದು ತಿಂಡಿ ಪ್ರವಾಸಕ್ಕೆ ಹೋದ್ರೆ ನಮಗೊಂದು ತಿಂಡಿ ಸಿಗತ್ತದೆ. ನಮಗೊಂದು ಆಗಿನ ಕಾಲದಲ್ಲಿ ಒಂದು ಐದು ಹತ್ತು ರೂಪಾಯಿ ಕೊಟ್ಟ ಕಳ್ಸೋರು ಮನೆಯಿಂದ ಅಲ್ಲಿ ಎನರ ತಗೋ ಅಂತ ಆಗಿನ ಕಾಲಕ್ ಅದೆ ಅಲ್ಲ main . ಅಹ್ ಒಂದು ಐದು ರೂಪಾಯಿಯಿಂದಾನೂ ನಾವು~ ಹೋಗಿ ಐದು ರೂಪಾಯಿ ಅಲ್ಲಿ ಐವತ್ತು ಪೈಸೆದು ಹತ್ತ್ chocolate ಬರುತ್ತೆ ಅಂತ ನಮ್ ಮಂಡೇಲಿ ಆ ಹತ್ chocolate ತಕ್ಕೊಂಡು. ಅಹ್ ಒಂದೊಂದು ಐದ್ ಐದ್ ನಿಮಿಷಕ್ಕೂ ಒಂದೊಂದು ತಿನ್ನೋದು ಎಲ್ಲಾ ಖಾಲಿ ಮಾಡಿ ಮತ್ತೆ ಮನೆಗೆ ಬರೋದು ಅದೆ ಒಂದು ಖುಷಿಯ ಕ್ಷಣ ನಮ್ದು ಜೀವನದಲ್ಲಿ ಅಂತಾ ಸಣ್ಣ ಸಣ್ಣ ಕ್ಷಣದಿಂದಲೇ ನಾವು ಇಷ್ಟು ಖುಷಿಪಡ್ತಿತ್ ಅಂದ್ರೆ. ಅದು ಕ್ಷಣ ಈವಾಗ ಬೇಕ್ ಅಂದ್ರು ಸಿಗುದಿಲ್ಲಾ

ಹವ್ಯಾಸ, ಹವ್ಯಾಸ ಅಂದ್ರೆ ನಮ್ಗೆ ಕಲ್ಕೆಯ ಜೊತೆಗೆ ಒಂದು ಅಹ್ ಯಾವಾಗಲು ನಮ್ಮ ನಮ್ಮಲ್ಲಿ ನಾವು ಒಂದು ಹವ್ಯಾಸವನ್ನು ಅಳವಡಿಸಿಕೊಬೇಕು ಯಾಕೆಂದ್ರೆ ನಮ್ಗೆ ಕಾಲಿ ಕಲಿಕೆ ಅಷ್ಟೆ ಅಹ್ important ಅಲ್ಲ ನಮ್ಮ ಜೀವನದಲ್ಲಿ ಅದರ ಜೊತೆನೆ ಒಂದು ಹವ್ಯಾಸ ಅಂದ್ರೆ ಅದರಲ್ಲಿ ಎಲ್ಲಾ ಎಲ್ಲಾ ತರದ್ದು ಬರುತ್ತೆ ಹಾ ಅಂದ್ರೆ

ಅಹ್ ನೃತ್ಯ ಆಗ್ಲಿ, ಸಂಗೀತ ಆಗ್ಲಿ ಅಥವಾ ಚಿತ್ರಕಲೆ ಆಗ್ಲಿ ಅಥವಾ ಇನ್ನು ಯ~ ಯಕ್ಷಗಾನ ಮಾಡುವುದಾಗ್ಲಿ ಅಥವಾ

ಭರತನಾಟ್ಯ ಆಗ್ಲಿ ಹೀಗೆ ಹಲವಾರು ಕಲೆಗಳು ಇ~ ಇದೆ ನಾವು ಅದನ್ನು ನಮ್ಮ ಕಲಿಕೆಯ ಜೊತೆಗೆ ಅಳವಡಿಸ್ಕೊಂಡ್ರೆ ನಮ್ಗೆ ಒಂದು ಒಳ್ಳೆ ಅದರಿಂದ ಒಂದು ಏನೋ ಒಂದು ಸಿಗುತ್ತೆ. So ನಾನು ನನ್ನ ಜೀವನದಲ್ಲಿ first ಪ್ರಾರಂಭಿಸಿದಂದ್ರೆ ಚಿತ್ರಕಲೆ. ಚಿತ್ರಕಲೆ ನಾನು ಯಾ~ ನಾನ್ ಯಾವಾಗ ಏಳನೇ ತರಗತಿಗೆಯಲ್ಲಿದ್ದೆ ಆವಾಗ class ಗೆ ಹೋಗ್ತಾ ಇದ್ದೆ ಇಲ್ಲೇ ತ್ರಿಷ್ಯಾ ಅಂತ ಉಡುಪಿಲಿ. ಅಲ್ಲಿ ನಾನು ಕಾಲಿ ಅಹ್ ಇದು painting ಆಗಿ start ಮಾಡಿ ಆದ್ರೆ ನಂಗ್ ಈಗ painting ಅಲ್ ಅಷ್ಟು int~ painting ಅಂದ್ರೆ ಅಷ್ಟ್ ಇಷ್ಟ ಇಲ್ಲ painting ಕ್ಕಿಂತ ನಾನು ಜಾಸ್ತಿ Pencil ಅಲ್ಲಿ ಚಿತ್ರ ಮಾಡ್ತೀರಲ್ಲ ಅದ್ರಲ್ಲಿ pencil sketch ಅಂತ ಹೇಳ್ತರಲ್ಲ ಅದರಲ್ಲಿ ತುಂಬಾ interest. So ನಂಗೆ ಆಗಾಗ bore ಆದಾಲ್ಲಿ ಅಥವಾ ಆಗಾಗ ಬೇಜಾರ್ ಆದಲ್ಲಿ ನಾನು ಆ pencil sketch ನ ಮಾಡ್ತಾ ಇರ್ತೀನಿ. ಹಾಗೆ ಅದರ ಜೊತೆ ನಂಗೆ ತುಂಬಾ ಇಷ್ಟ ಇದ್ದದಂದ್ರೆ ನಂಗೆ ನೃತ್ಯ. ನಾನು ಮೊದಲನೇ ತರಗತಿಯಿಂದಾನು start ಮಾಡಿದ್ದಂದ್ರೆ ಭರತನಾಟ್ಯ ನನ್ನ ಸ್ವಂತ ಚಿಕಪ್ಪನೇ ನಂಗೆ ಹೇಳಿ ಕೊಡ್ತಾ ಇದ್ರಿಂದ ನಾನು ಒಂದು ಎರಡು ಮೂರು ವರ್ಷ ಮಾಡಿದ್ದೆ ಎರಡು ಮೂರು ವರ್ಷ ಮಾಡಿ ಅಹ್ ಆ ಆಮೇಲೆ ಮಧ್ಯದಲ್ಲಿ ಕೆಲವು ಕಾರಣದಿಂದ ಬಿಡ್ಬೇಕಾಯ್ತು ನಾನು ಆ ಮತ್ತೆ ಪುನಾ ನಾನು ಏಳನೇ ತರಗತಿಯಲ್ಲಿ ಪುನಾ ಸೇರ್ಕೊಂಡೆ ಏಳನೇ ತರಗತಿಯಿಂದ ಒಂಭತ್ತನೆ ತರಗತಿ ತನಕ ಕಲ್ತೆ ಆಮೇಲೆ ನಂಗೆ ಹತ್ತನೇ ಅಂದರೆ ಅಹ್ SSLC ಅಲಾ ನಮ್ಗೆ ಓದ್ಬೇಕು ಅದ್ ಮಾಡ್ಬೇಕಲ್ಲ ತುಂಬಾ ಮನೆಯಿಂದ ಎಲ್ಲಾ ಹೇಳ್ತಾ ಇದ್ರು ನೀನು ಇದು ಬಿಡು ನೀನು ಮತ್ತೆ ಸಹ ಮಾಡ್ಬಹುದು ಅಂತ. ಒಂಭತ್ತನೆ ತರ್ಗತಿಯಲ್ಲೇ ಅದನ್ನ ಬಿಟ್ಟೆ ನಾನು ಸುಮಾರೆಲ್ಲಾ ಹೀಗೆ programmes ಎಲ್ಲಾ ಕೊಟ್ಟಿದ್ದೇನೆ ಅದ್ರಿಂದ ತುಂಬಾ ನಂಗೆ ಎಲ್ರೂ ಹೇಳ್ತಾ ಇದ್ರು ನಾನು ದಪ್ಪನು ಇದ್ದೆ ದಪ್ಪ ಇದ್ದ ಕಾರಣದಿಂದ ನಂಗೆ ಕೆಲವ್ರೆಲ್ಲ ಹೇಳ್ತಿದ್ರು ಓ~ ಇವಳು ಎಷ್ಟು ದಪ್ಪ ಇದ್ದಾಳೆ ಹ್ಯಾಗೆ dance ಮಾಡ್ತಾಳೆ ಅಂತ but ಅವರಿಗೆಲ್ಲ ನಾನು dance ಮಾಡಿ ತೋರ್ಸಿದ್ದೆ ನೃತ್ಯ ಮಾಡಿ ತೊರ್ಸಿದ್ದೆ. So ಅದು ನಂಗೆ ಒಂದು ಹೆಮ್ಮೆಯ ವಿಚಾರ ಆಗಿರುತ್ತದೆ. Even ಅಹ್ ಆದ್ರೂ ನಾನ್ ಅಹ್ ಯಾ~ ಯಾವುದೇ ರೀತಿಯಲ್ಲಿ ನಂಗೆ ಸಣ್ಣದಿದ್ದಾಗದಿಂದಲು ನೃತ್ಯ ಅಂದ್ರೆ ನಂಗೆ ತುಂಬಾ ಇಷ್ಟ ಅದ್ರಲ್ಲೂ ಭರತನಾಟ್ಯ ಅಂದ್ರೆ ತುಂಬಾ ಇಷ್ಟ. ಭರತನಾಟ್ಯ ಬಿಟ್ಟು ಬೇರೆ ಅಂದ್ರೆ ನಂಗೆ ಶಾಲೆಯಲ್ಲಿ ಎಲ್ಲಾ ವಾರ್ಷಿಕೋತ್ಸವ ಆಗ್ತಾ ಇತ್ತಲಾ ನೃತ್ಯ ಎಲ್ಲಾ ಇರ್ತದಲಾ ನಮ್ಗೆ ಆಗ ನಂಗೆ ಆದಷ್ಟು ನಂಗೆ ಹುಡುಗನ part ಎ ಕೊಡೋದು ಯಾಕಂದ್ರೆ ನಾನು ದಪ್ಪ ಇದ್ದೆ ಅನ್ನುವ ಒಂದು ಕಾರಣಕ್ಕಾಗಿ. ಆದ್ರೂ ನಾನು ಅಹ್ ಹುಡುಗನ್ part ಕೋಟ್ರು ಸಹ ನಾನ್ ಮಾಡ್ತಿದ್ದೆ ಯಾಕಂದ್ರೆ ನಂಗೆ ನೃತ್ಯ ಅಂದ್ರೆ ಇಷ್ಟ ಯಾವು~ ಯಾವುದೇ ಆಗ್ಲಿ ಅಂತ ನಾನು ಮಾಡ್ತಿದ್ದೆ ಅಮೇಲ್ ಅಮೇಲ್ ನಂಗೆ ಏನಾಯ್ತು ನಾನು ಸಪೂರ ಆಗ್ಬೇಕು ಎಲ್ರೂ ನಂಗೆ ಹುಡುಗನ್ part ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ದೆ ಎಂಟನೇ ತರಗತಿಯಿಂದ ನಾನು ಸಪೂರ ಆಗ್ಲಿಕ್ಕೆ ಅಂತ ಎಲ್ಲಾ ಎಣ್ಣೆ item ಆಗ್ಲಿ sweets ಆಗ್ಲಿ ಅದೆಲ್ಲ ಬಿಟ್ಬಿಟ್ಟು ನಂದು ಅಹ್ exercise ಎಲ್ಲ start ಮಾಡ್ದೆ. So ಸಪೂರ ಆದೆ ಅದರ ನಂತರ ನಂಗೆ ಒಂದು ಒಳ್ಳೊಳ್ಳೆ part ಹುಡ್ಗೀರ್ part ಸ ಕೊಡ್ಲಿಕ್ಕೆ ಅವ್ರು ಪ್ರಾರಂಭಿಸಿದ್ರು school ಆಹ್ ಶಾಲೆಗಳಲ್ಲಿ. ಅದು ಬಿಟ್ಟು ಅಂದ್ರೆ ನಂಗೆ ಅಹ್ ಸಂಗೀತದಲ್ಲಿಸ ತುಂಬಾ ಇಷ್ಟ ಇತ್ತು ಸಂಗೀತನ ನಾನು ಕೊರೋನಾ time ಕೊರೋನಾ ಇದ್ದಾಗಲೂಸ ನಂಗೆ ಒಂದು ಎಂತ bore ಎಂತಾರ ಆದ್ರೆ ನಂಗ್ ಬೇಜಾರ್ ಏನಾರ ಆದ್ರೆ ನಾನ್ ಏನ್ ಮಾಡ್ತಿದ್ದೆ ಅದು karaoke ಒಂದು ಇರ್ತಿತಲ್ಲ ಅದ್ರ ಆ ಒಂದು app ಮುಖಾಂತರ ನಾನು background ಎಲ್ಲ ಹಾಕಿ ನಾನೇ ಸಂಗೀತ ಹೇಳಿ ಅದನ್ recording ಮಾಡ್ತಾ ಇದ್ದೆ. ಅದು ಒಂದು ತರ ನಂಗೆ ಮನ್ಸಿಗೆ ಒಂದು ಒಂತರ ಖುಷಿ ನಮ್ಗೆ ಬೇಜಾರ್ ಅದ time ಅಲ್ಲಿ ಅದು ಒಂತರ ಖುಷಿ ತಂದು ಕೊಡ್ತಾ ಇತ್ತು ನಂಗೆ. ಆಮೇಲೆ ಅಂದ್ರೆ ಹವ್ಯಾಸ ಅಂದ್ರೆ ನಂಗೆ ಅಡ್ಗೆ ಮಾಡೋದ್ ಅಡ್ಗೆ ಮಾಡೋದಂದ್ರೆ ನಂಗೆ ಮೊದ್ಲಿಂದಾನು ನಾನು ದೊಡ್ಡ ಇದ್ದ್ ನನ್ನ ಅಜ್ಜಿಯಿಂದ ನಾನು ಕಲ್~ ಕಲ್ತದ್ದು. ಅವ್ರು ಯಾವಾಗಲೂ ಅಷ್ಟೆ ನೀ ನನ್ ಜೊತೆ ಅಂದ್ರೆ ನಾನು ಅವ್ರ ಜೊತೆನೆ ಜಾಸ್ತಿ ಇರ್ತಾ ಇದ್ದೆ ಸಣ್ಣಂದಿಂದಲೂ ಅವ್ರು ಏನೆಲ್ಲಾ ಅಡ್ಗೆ ಮಾಡ್ತಾರೆ ಅದಕ್ಕೆ ಎಂತಲ್ಲಾ ಹಾಕ್ತೀರಿ ದೊಡ್ಡ ಆ ಹಾಗೆ ಎಲ್ಲಾ ಕೇಳ್ತಾ ಇದ್ದೆ ಸಣ್ಣಳಿದ್ದಾಗ ಅದ್ರಿಂದ ನಂಗೆ ಅದ್ರ ಮೇಲೆ ತುಂಬಾ ಒಂದು ಆಸಕ್ತಿ ಬಂತು ಅದನ್ನೇ ನಾನು ಮುಂದುವರಿಸಿಕೊಂಡು ಬಂದೆ ಇವಾಗ ನಂಗೆ ಒಳ್ಳೆಯ ರೀತಿಯಲ್ಲಿ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಅದು ಒಂದು ಹವ್ಯಾಸನೇ. ಹುಡ್ಗಿ ಅಂದ್ರೆ ಅವ್ರು ಕಾಲಿ ಕಲಿಕೆ ಅಥವಾ ಬೇರೆ ಅವ್ರು ಸಂಗೀತನೇ ಹಾಡ್ಬೇಕು ಅಥವಾ ನೃತ್ಯನೇ ಮಾಡ್ಬೇಕು ಅಂತಿಲ್ಲ ಅವರಿಗೆ ಅಹ್ ಮುಖ್ಯವಾಗಿ ಅವ್ರು ಒಂದು ಅಡಿಗೆ ಬರ್ಬೇಕು ಯಾವುದೇ ಹುಡ್ಗಿ ಅಂದ್ಕೂಡ್ಲೆ ಅವ್ರು ಒಂದು ಮನೆಯ ಸೊಸೆನು ಆಗ್ತರಲ್ಲ.

So ಮನೆ ಸೊಸೆ ಆದ್ರೆ ಸಾಲ್ದು ಅವ್ರು ಒಂದು ಅಡಿಗೇನು ಕಲ್ತಿರ್ಬೇಕು so ಹಾಗೆ ನನ್ಗೆ ಅಡಿಗೇನು ಬರತ್ತೆ.

ಹಾ ನಮಸ್ತೆ madam , ಹೇಳಿ ಹೇಗಿದ್ದೀರಿ? ನಾನ್ ಚನ್ನಗಿದ್ದೇನೆ, ನೀವು?

ಹ ಹ, ಈಗ ಮಾರ್ಗ ಎಲ್ಲಾ ನೋಡಿದ್ರೆ, ತುಂಬಾ ಹೆದ್ರಿಕೆ ಆಗ್ತಾದೆ ಅಲ. ಹೌದು madam , ದೊಡ್ಡ ಆಗಿದೆ ಅಂತೆಳಿದ್ರೆ, ಹೇಳೋದೊಂದು ಬಿಟ್ರೆ.

ಈ ಅಪಘಾತ ಅಗುದೆಲ್ಲ ಜಾಸ್ತಿಯೇ. ಇವತ್ತು ನನ್ನು ನೋಡಿದೆ ಅಲ್ಲಿ ರಾಮ ಮಂದಿರದತ್ತಿರ ಒಂದು ಅಪಘಾತ ಆಗಿದೆ, ಒಂದು ಬೈಕಿನಿಂದ ಬಿದ್ದಿದಾರೆ ಅಂತ ಹೇಳಿ ಓದಿದೆ ನಾನು.

ಇದು ಒಂದಲ್ಲ ಎಷ್ಟು ಆಗ್ತಾದೆ, ಒಂದು ದಿನದಲ್ಲಿ ಕಡಿಮೆ ಅಂದ್ರೆ ನಾಕಯ್ದು ಕೇಳಿ ಬರ್ತದೆ. ಹೂಂ, ನಿಮ್ಮದೆಲ್ಲಾ ತುಂಬಾ ಬರ್ತಾ ಹೋಗ್ತಾ ಇರ್ತವಲ? ಹೌದೌದು, ಸಿಕ್ಕಾಪಟ್ಟೆ ಜನ ಈಗಂತೂ ನಮಿಗೇ ವರ್ಷದ ಕೊನೆ ಆದಾ ಕಾರಣ ಹೆಚ್ಚಿನವ್ರೆಲ್ಲ ದೇವಸ್ಥಾನಕ್ಕೆ ಬರುವವ್ರು ಅತ್ವಾ. ಕಡೆ ಪ್ರವಾಸ ಹೋಗುವವ್ರು, ಕೂಡ ಜಾಸ್ತಿ ಆಗಿದೆ, ಅಲ್ಲಲ್ಲಿ ಗುಂಡಿ. ಎಂತ ಮಾಡುದು ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಹೋಗ್ತಾ ಬರ್ತಾ ಇರ್ತರಲ್ಲ.

ಹೋಗ್ತಾ ಬರ್ತಾ ಇರ್ತರೆ ನಿದಾನಕ್ಕೆ ಹೋಗಿ ಆರಾಮಾಗಿ ಬರುವ ಅಂತ ಇಲ್ಲ, ಹೋಗ್ಬೇಕು.

ಮಜದಲ್ಲಿ ಹೋಗಿ . ಖಂಡಿತ ಹೌದು, ಮತ್ತೆ ಎಷ್ಟು ದಿವಸ ಹೇಳ್ತಾರೆ ಎಂತ ಹೇಳಿದ್ರೆ helmet ಎಲ್ಲ ಕೈಯಲ್ಲಿ ಅವ್ರು police ಹಿಡಿತಾರೆ ಅಂತ ಹಿಡ್ಕೊಳುದು ಅಂತೆ, police ಮೊನ್ನೆ ನಾನ್ ನೋಡಿದ್ದು ಮಾರ್ಗದಲ್ಲಿ ಬರುವಾಗ.

police ಅವ್ರನ್ನು ನೋಡಿದ ತಕ್ಷಣಾ ಅದು helmet ಹಾಕ್ಲಿಕ್ಕೆ ಹೋದೆ ಆಯ್ತಾ ತಲೆಗೆ, ಅದು open ಆಗ್ಲಿಲ್ಲ ಅದ್ರದೊಂದು ಅದನ್ನು ತೆಗೀಲಿಕ್ಕೆ ಆಗದೆ police ಅವ್ರು ಹಿಡಿದ್ರು ಅವರನ್ನು ಅಲ್ಲಿ, ಸಂಕದತ್ತಿರ. ಹಾ, ಕೆಲವೊಮ್ಮೆ police ಅನ್ನು ನೋಡುವಾಗ ಹಾಕುವ ಅಂತ ಹೋಗ್ತಾರೆ, ಅ time ಅಲ್ಲಿ ಕೆಲ ಒಂದ್ ಸರ್ತಿ ಅಪಘಾತ ಆಗ್ಲಿಕ್ಕೆಸ ಆಗ್ತಾದೆ.

helmet ಹಾಕ್ಲಿಕ್ಕೆ ಹೋಗುವ time ಅಲ್ಲಿ ಹಿಂದೆ ಇಂದ ಬರುವವ್ರು, ಅಕಡೆ ಇಂದ ಬರುವವ್ರು ಯಾರು ನೋಡುದಿಲ್ಲ, ಅಲ್ಲಿ . ಹೌದು, seat belt ಸ ಎಲ್ಲ ಹೆಚ್ಚಿನವ್ರೆಲ್ಲ car ರಿಗೆ ಹಾಕಿ ಬಿಡುದು, ಹೊರಗೆ ಇರ್ತರೆ. ಎಂತ . ಈಗ ಮಾರ್ಗಸಾ ರಿಪೇರಿ ಮಾಡುದಂತ ಹೇಳಿ ನೀವ್ ನೋಡಿರ್ಬೋದು, ಸುಮಾರ್ ಕಡೆ ರಿಪೇರಿ ಮಾಡಿಸ್ತಾ ಎಲ್ಲ ಎಲ್ಲಕ್ಕೆ ಎಲ್ಲಕೆ ಹೋಗ್ತಾ ಉಂಟು ನಮ್ಮ ದೋಸೆ ಎಲ್ಲ ಬರ್ತದೆ ಅಲ್ಲ ಕಾವಲಿಗೆ . ಹಾ ಹಾಗೆ ಆಗ್ತಾ ನಾವ್ ಹೇಳ್ತೇವಲ್ಲ madam ಅಂದ್ರೆ, ಈಗ ಸುರಕ್ಷತೆ ಬಗ್ಗೆ ನಾವ್ ಎಷ್ಟು ಹೇಳಿದ್ರು ಸಮೇತಾ, ಅದೆಲ್ಲ ಸುಮ್ಮನೆ ಪುಸ್ತಾದ ಬದ್ನೇಕಾಯಿ ಅಂತ ಹೇಳ್ತಾರಲ್ಲ ಹಾಗೆ.

ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅದಿಕೆ ಅಪಘಾತಕ್ಕೆ ತುಂಬ ಕಾರಣ ಇರ್ತದೆ, ಏನಾದ್ರು ಒಂದು ಹೇಳ್ಬೇಕು ಅಂತ ಇದ್ರೆ ಈಗ ಮಾರ್ಗದ ವಿಷ್ಯಗಳು ಇರ್ತದೆ ಅತ್ವ ಜನ್ಡ್ರು ಅದ್ರಲ್ಲಿ ಕುಳಿತುಕೊಂಡು ಈಗ ವಾಹನವನ್ನು ಚಲಾಯಿಸುವವ್ರು. ಮನಸಲ್ಲಿ ಎಂತ ಯೋಚನೆ ಮಾಡ್ತಾರೆ ಅಂತೇಳುದು ಗೊತ್ತಿಲ್ಲ, ಈಗ ಮನೆ ಅಲ್ಲಿ ತುಂಬ ಜನ ಜಗ್ಲ ಮಾಡಿ ಬಂದಿರ್ತಾರೆ.

ದಿನಕ್ಕೆ ಎಂಟು ಗಂಟೆ, ಆರು ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ವಾಹನ ಓಡಿಸುವವ್ರು ಇರ್ತರೆ. ಮತ್ತೆ late ಆಗಿ ಹೊರಡುದು ಮನೆಯಿಂದ ತಡ ಆಗಿ ಹೊರಡುದು, ಆದ್ರೆ ಅವ್ರಿಗೆ ಬೇಗ ತಲುಪ್ಬೇಕು ಅದ್ಕೆ ಅವ್ರು ಅವ್ರ ಏನು ವೇಗದ ಮಿತಿಸ ತುಂಬ ಜಾಸ್ತಿ ಇರ್ತದೆ . ಮಾತೆಂತ ಹೇಳಿದ್ರೆ ಈಗಾ ನಮ್ ಯುವಕ್ರೆಲ್ಲ ಎಂತಂತ ಹೇಳಿದ್ರೆ ನಿಯಮ ಎಲ್ಲ, ಅದೂ ನಿಯಮ ಪಾಲಿಸುವವ್ರಿಗೆ ಅಂತ ಹೇಳುದು.

ಹಾಗೆಸ ವಿಷ್ಯ ಉಂಟು, ಮತ್ತೇ. ನಾವೆಲ್ಲ ಎಷ್ಟು ಜಾಗ್ರತೆ ಮಾಡಿ ಹೋದ್ರು, ಕೆಲವೊಮ್ಮೆ ಎಂತಂದ್ರೆ, ಎದುರು ಗಡೆ ಇಂದ ಬರೋರು ಹಿಂಗದೆ ಇಂದ ಬರೋರು. ಹೌದು, ವಾಹನ ಎಲ್ಲ ಚಲಯಿಸ್ತಾರೆ.

ಎಷ್ಟೋ ಜನರಿಗೆ ನೋಡಿ ಇದು ಅವ್ರ ಕೈಯಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಂತ ಹೇಳಿ ಪೆರಾನಿಗೆ ಇರ್ತದೆ, ಆದ್ರೆ ಅವ್ರಿಗೆ ನಿಜವಾಗಿ ಅವ್ರಿಗೆ ಗಡಿ ಬಿಡ್ಲಿಕ್ಕೆ ಬರುದಿಲ್ಲ.

ಗೊತ್ತುಂಟಲಾ ಅತಿ ವೇಗ, ತಿಥಿ ಬೇಗ ಅಂತ ಹಾಗೆ ಇದು. ಹ .